ನೈವೇದ್ಯಕ್ಕೆಲ್ಲ ಏನ್ ಬೇಕು ready ಮಾಡ್ಕೊಳ್ಬೇಕು.

ಗಣೇಶನ ಹಬ್ಬಕೆ ಅಂತ ಗಣೇಶ ಭೋಜನ ಪ್ರಿಯ ಅಲ್ವ?

ಹಾಗಾಗಿ ಎರಡು ದಿನ ಮುಂಚೇನೆ ಉಪವಾಸದಲ್ಲಿ ತಿಂಡಿಗಳನ್ನ ready ಮಾಡಿ ಇಡ್ತೀವಿ. ರವೆ ಉಂಡೆ ಚಕ್ಲಿ ನಿಪ್ಪಟ್ಟು ಕೋಡುಬಳೆ. ಈ ತರ ತಿಂಡಿಗಳೆಲ್ಲ ready ಮಾಡಿ ಇಟ್ಟಿರ್ತೀವಿ. ಹೌದಾ! ಅಷ್ಟೊಂದ್ varieties ಮಾಡ್ತೀರ? ಹೌದು ಮಾಡ್ತೀವಿ ನಮ್ಗ್ ತುಂಬಾ interest ಈ ತರ ಮಾಡೊದಕೆ. ಬೇರೆ ಬೇರೆ ತರ ತಿಂಡಿಗಳು ಕೇಳಿರ್ತೀವಿ,

ಪುರಿ ಉಂಡೆ, ಈ ತರ ಉಂಡೆಗಳು ಏನೇನ್ ಬರುತ್ತೆ varieties ಕಡ್ಲೆ ಬೀಜ ಉಂಡೆ ಎಲ್ಲುಂಡೆ,

ಇದನ್ನೆಲ್ಲಾ ವಿಶೇಷವಾಗಿ ready ಮಾಡಿ ಇಟ್ಕೊಂಡಿರ್ತೀವಿ.

ಅವತ್ತು ಗಣೇಶನ್ ಪೂಜೆಗೆ ಇದನ್ನೆಲ್ಲ tray ನಲ್ಲಿ ಜೋಡ್ಸಿ, ಮನೆ ಮೇಲೆಲ್ಲಾ ಇಟ್ಟು ಅಲಂಕಾರ ಮಾಡಿ,

ಅದೇ ಕಡುಬು ಕೂಡ ಈ ಹಬ್ಬದಕ್ಕೆ ಹಬ್ಬದಲ್ಲಿ ವಿಶೇಷ.

ನಮ್ ಮನೇಲಿ ಅದೇ ಕಡುಬಿಗೆ sweet ಅದೇ ಕಡುಬು ಮತ್ತೆ ಖಾರದ್ ಕಡುಬು ಎರಡು ಮಾಡ್ತೀವಿ.

ಅದಾದ್ಮೇಲೆ ನೋಡ್ಕೊಂಡು ಇದೆಲ್ಲ ಜೋಡ್ಸಿ ಹಬ್ಬಕ್ಕೆಲ್ಲ ready ಮಾಡ್ಕೊಂಡು, ಪೂಜೆಗೆ ready ಮಾಡಿ ಇಡ್ತೀವಿ. ಈ ಹಬ್ಬದಲ್ಲಿ ಗಣೇಶನ ಹಬ್ಬಕ್ಕೆ ಗಂಡಸ್ರು ಪೂಜೆ ಮಾಡುದ್ರೆ ತುಂಬಾ ಒಳ್ಳೇದು ಅಂತಾರೆ.

ಮನೆಯಲ್ಲಿ ದೊಡ್ಡವರು ಕುತ್ಕೊಂಡು ಪೂಜೆ ಮಾಡಿ,

ನಾನು ವ್ರತದ ಪುಸ್ತಕ ಇಟ್ಕೊಂಡು ಸಹಸ್ರನಾಮ ಹೇಳ್ತಿನಿ.

ಪೂಜೆ ಎಲ್ಲಾ ಆದ್ಮೇಲೆ,

ಗಣೇಶನಿಗೆ ಅವತ್ತಿನ್ ದಿನ ನಾವು ಏನು ಅಡಿಗೆ ಮಾಡಿ ಇರ್ತೀವೋ ಅದಷ್ಟನ್ನು ಮಹಾ ನೈವೈದ್ಯ ಅಂತ ಮಾಡ್ಬೇಕು.

ಅನ್ನ ಸಾರು ಪಲ್ಯಗಳು,

ಮತ್ತೆ ಈ ಹಬ್ಬದಲ್ಲಿ ಕಡ್ಲೆ ಕಾಲು ಉಸ್ಲಿ ತುಂಬಾ ವಿಶೇಷ.

ಯಾಕಂದ್ರೆ ಅದು ಗಣೇಶನಿಗೆ ತುಂಬಾ ಇಷ್ಟ.

ಅದನ್ನ ನೋಡ್ಕೊಂಡು ಅದನ್ನು ready ಮಾಡಿರ್ತೀವಿ ಎಲ್ಲಾನು ಒಂದು ಬಾಳೆ ಎಲೆನಾ tray ನಲ್ಲಿ ಜೋಡ್ಸಿ ಮಾಡಿರುವ ಊಟಾನ,

ಅದ್ರೊಳ್ಗಡೆ ಬಡಿಸಿ ಗಣೇಶನಿಗೆ ನೈವೈದ್ಯ ಇಟ್ಟು,

ಪೂಜೆ ಆದ್ಮೇಲೆ ಮನೆಯವ್ರು ಎಲ್ರು ಸೇರಿ ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತೀವಿ.

ಹೌದು, ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ.

ಯಾಕಂದ್ರೆ ಬೇರೆ ದಿನಗಳಲ್ಲಿ ಎಲ್ರು ಅವ್ರವ್ರ್ದೆ busy ಲಿ ಓಡಾಡ್ತ ಇರ್ತೀವಿ, ಎಷ್ಟೋ ಸಲ timings ಎಲ್ಲ ಬೇರೆ ಬೇರೆ ಇರುತ್ತೆ ಊಟ ಮಾಡ್ಬೇಕಾದ್ರೆ,

ಹಬ್ಬ ಅಂದ್ರೆ, ಈ ಒಂದ್ ಹಬ್ಬದ ಕಾರಣದಿಂದ ಎಲ್ರು ಒಟ್ಟಿಗೆ ಕಾದು ಒಟ್ಟಿಗೆ ಕೂತು ಊಟ ಮಾಡ್ತೀವಿ.

ಹಾಗಾಗಿ ಹಬ್ಬದ್ ಗಣೇಶನ್ ಹಬ್ಬದ್ ದಿನ ಖಂಡಿತವಾಗ್ಲೂ ನಾವ್ ಮನೆಯವ್ರು ಎಲ್ಲಾರು ಒಟ್ಟಿಗೆ ಕೂತು ಊಟ ಮಾಡ್ತೀವಿ.

ಊಟ ಆದ್ಮೇಲೆ ಅವತ್ತು ಆಗ್ಲೆ ಆಸ್ಟ್ರೋಲಗೇನೆ ಮದ್ಯಾನ ಆಗೋಗಿರುತ್ತೆ.

ಸಾಯಂಕಾಲ ನಾವು ನಮ್ಮನೆ ಅಕ್ಕ ಪಕ್ಕ ಇರೋ ಮುತ್ತೈದೆಯರ್ ನೆಲ್ಲ ಅರಿಶಿಣ ಕುಂಕುಮಕ್ಕೆ ಅಂತ ಕರೀತೀವಿ. ಮದ್ಯಾನ್ದಿಂದ ಸಾಯಂಕಾಲ ತಂಕ ಒಂದ್ ಸ್ವಲ್ಪ ಹೊತ್ತ್ ಸುದಾರ್ಸ್ಕೊಳ್ಳೊದ? ಸ್ವಲ್ಪ rest ಸಿಗುತ್ತೆ, ಇನ್ನು ಅಸ್ಟ್ರೊಳಗೆ ನಮ್ದು cleaning ಎಲ್ಲ ಇರುತ್ತೆ ಅಲ್ವ? ಅಡಿಗೆ ಮಾಡಿರಿದು ಅದೆಲ್ಲ cleaning ಮಾಡ್ಕೊಂಡು ಇರ್ತೀವಿ.

ಮತ್ತೆ ಬಂದಿರ ಮುಥೈದೆರ್ ಕುತ್ತ್ಕೊಲ್ಲಕೆ hall ಅಲ್ಲಿ ಜಗ ಮಾಡಿ ಎಲ್ಲಾ ರೆಡಿ ಮಾಡ್ಕೊಲ್ಲ್ತಿವಿ.

ಇಷ್ಟೆಲ್ಲ ready ಮಾಡ್ಕೊಳೊದ್ರೊಳಗೆ ಸಂಜೆ ಆಗುತ್ತೆ.

ಸಂಜೆ ಅಂದ್ರೆ ನಾವು ready ಆಗೋದು ಒಂದ್ ವಿಶೇಷ.

ಈ ಹಬ್ಬಕ್ಕೆ ಅಂತಾನೆ ವಿಶೇಷವಾಗಿ ಬಟ್ಟೆಗಳು ತಗೊಂಡಿರ್ತೀವಿ.

ಹಾಗಾಗಿ, ready ಆಗಿ ನಾವು ಹೋಗಿ ಅಕ್ಕ ಪಕ್ಕದಲ್ಲಿ, ಅವ್ರನ್ನೆಲ್ಲ ಅರಿಶಿಣ ಕುಂಕುಮಕ್ಕೆ ಕರೆದು ಬರ್ತೀವಿ.

ಅವ್ರು ಬಂದು ನಮ್ಮನೆನಲ್ಲಿ ಅರಿಶಿಣ ಕುಂಕುಮ ಇಟ್ಕೊಂಡು, ಮುತ್ತೈದೆಯರಿಗೆಲ್ಲರಿಗುನು

ಅರಿಶಿಣ ಕುಂಕುಮ ಹಣ್ಣಿನ್ ಜೊತೆನಲ್ಲಿ ಉಸ್ಲಿ ,

ಅವ್ರು ಕೆಲವ್ರು ಅವ್ರವ್ರ ಮನೆನಲ್ಲಿ ಹಬ್ಬ ಮಾಡಿರೋರು ನಮ್ಮನ್ ಕುಂಕುಮಕ್ ಕರೀತಾರೆ.

ಅವ್ರ್ ಮನೆಗ್ ಹೋಗಿ ಕುಂಕುಮ ಇಟ್ಕೊಂಡು ಬರ್ತೀವಿ. ಹ್ಮ್. ಪ್ರಸಾದ ಏನಾದ್ರು ಕೊಡ್ತೀರ? ಕಡ್ಲೆ ಕಾಳು ಉಸ್ಲಿ ಪ್ರಸಾದಕ್ಕೆ ಮಾಡಿರ್ತೀವಿ ಹಾಗಾಗಿ, ಅದನ್ನೇ ನಾವು ಬಂದಿರೊ ಮುತ್ತೈದೆಯರಿಗೆಲ್ಲ cup ಅಲ್ಲಿ ಹಾಕಿ,

ಅದಕ್ಕಿಂತ ಬೇರೆ ಏನು separate ಆಗಿ ಬೇಡ. ಗಣೇಶನ್ ಹಬ್ಬದಲ್ಲಿ ವಿಶೇಷವಾಗಿ ಯಾರ್ ಮನೆಗೆ ಹೋದ್ರುನು ಕಡ್ಲೆ ಕಾಳು ಉಸ್ಲಿನೆ ಕೊಡೋದು.

ಮತ್ತೆ? ನಿಮ್ ಮನೆನಲ್ಲಿ ಹೆಂಗ್ ಮಾಡಿದ್ರಿ? ನಿಮ್ ಅಮ್ಮ ಏನ್ ಮಾಡುದ್ರು? ನಮ್ಮನೇಲೂ ಜೋರಾಗಿ ನಡೀತು ಎಲ್ಲಾ ಕುಟುಂಬ ಎಲ್ಲಾ ಸೇರಿ. ಹೌದ? ಹೌದು. ನಮ್ ಮನೇಲೂ ಎಲ್ಲ ಬೇಕಾಗಿರೊ ವಸ್ತ್ರ ಎಲ್ಲ ಹಿಂದಿನ್ ದಿವ್ಸ ಎರಡ್ ದಿವ್ಸ ಮುಂಚೇನೆ ತಗೊಂಡ್ ಬಂದು.

ಗಣೇಶ ಹಬ್ಬ ಹಿಂದಿನ್ ದಿವ್ಸ ಹೋಗಿ ಗಣೇಶ ಗೌರಿನ ತಂದು,

ಆದ್ರೆ, ನಮ್ ಮನೇಲಿ ಗಣೇಶ ಗೌರಿ ಹಬ್ಬ ಒಂದೇ ದಿವ್ಸ ಮಾಡ್ತೀವಿ.

ನಿಮ್ ಮನೆಯಲಿ ಹೇಗೆ ಗೌರಿ ಹಬ್ಬ ಒಂದ್ ದಿವ್ಸ ಗಣೇಶ ಹಬ್ಬ ಒಂದ್ ದಿವ್ಸ ಮಾಡ್ತೀವೋ ಆತರ ನಮ್ ಮನೇಲಿ ಮಾಡಲ್ಲ.

ಬರಿ ಒಂದೇ ದಿವ್ಸ ಮಾಡಿ ಆ ಆಚರಣೆ ಮಾಡ್ತೀವಿ ಹಬ್ಬಾನ.

ಇಂದಿನ್ ದಿವಿಸನೆ ಎಲ್ಲಾ hall ಎಲ್ಲಾ ವ್ಯವಸ್ಥೆ ಮಾಡ್ಬುಟ್ಟು,

ವ್ಯವಸ್ಥೆ ಮಾಡ್ಬುಟ್ಟು ಎಲ್ಲ ಹಬ್ ದೇವರು ಕೂರ್ಸುವಷ್ಟು ಏನೇನ್ ಬೇಕು ಎಲ್ಲ ಜಾಗ ಮಾಡಿ,

ಎಲ್ಲಾ ತಯಾರಿ ಮಾಡಿ ಇಟ್ಕೊಂಡಿರ್ತೀವಿ.

ಮಾರ್ನೆ ದಿವ್ಸ ಬೆಳಗ್ಗಿನ್ ಜಾವಾನೆ ಹಬ್ಬದ್ ದಿವ್ಸ ಬೇಗ ಎದ್ದು,

ಗಣೇಶ ಗೌರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡಿ ಮಣೆ ಇಟ್ಟು ಕೂರ್ಸಿ,

ಹಿಂದಿನ್ ದಿವ್ಸನೆ ನೀನ್ ಹೆಲ್ದಂಗೆ ಅಮ್ಮನು ಉಪವಾಸ ದಿಂದ, ಗಣೇಶ ಹಬ್ಬಕೆ ಏನೇನ್ ಬೇಕೊ ಎಲ್ಲಾ ಕರ್ದಿರೋ ತಿಂಡಿಗಳು,

ಚಕ್ಲಿ, ನಿಪ್ಪಟ್ಟು, ಪುರಿ ಉಂಡೆ, ಎಲ್ಲಾ ಮಾಡಿ,

ಕರ್ದಿರೋ ಕರ್ಜು ಕಾಯಿ ಮತ್ತೆ ಹಬೆ ಕಡುಬು ಎಲ್ಲ ಮಾಡಿ ಇಟ್ಟಿರ್ತಾರೆ.

ನಮ್ ಕಡೆನೂ ಹಬೆ ಕಡುಬು ಸಿಹಿ ಕಡುಬು ಕಾರ ಕಡುಬು ಎರಡು ಮಾಡ್ತಾರೆ.

ಅದನ್ನೆಲ್ಲ ಮಾಡಿ ಎಲೆ ಬಾಳೆ ಎಳೆಯೆಲ್ಲ ಹಾಕಿ ಅವತ್ತಿನ್ ಹಬ್ಬದೂಟ ಎಲ್ಲಾ ಹಾಕಿ,

ಅಮ್ಮ ಶ್ಲೋಕ start ಮಾಡ್ತಾರೆ, ತಂದೆಯವ್ರು ಬಂದು ನಾನು ತಂದೆ ಕುತ್ಕೊಂಡು ಪೂಜೆ start ಮಾಡ್ತೀವಿ.

ಎಲ್ಲ ಪೂಜೆ ಎಲ್ಲ ಮಾಡಿ ಅಮ್ಮ ಶ್ಲೋಕ ಎಲ್ಲ ಹೇಳಿ ಆ ಕೊನೆಯಲ್ಲಿ ಎಲ್ಲಾ,

ಬೇಕಾಗಿರೋ ಪೂಜೆ ಎಲ್ಲ ಮಾಡಿ, ಆಮೇಲೆ ಪೂಜೆ ಎಲ್ಲಾ ಮುಗ್ಸಿ ದೇವರಿಗೆ ಕೈ ಮುಕ್ಕೊಂಡು ನಂಗೇನೇನ್ ಬೇಕು ಕೇಳ್ಕೊಂಡು ಆವಾಗ, ಹಬ್ಬಕ್ಕೆ ಒಳ್ಳೆ ಬುದ್ದಿ ಕೊಡಪ್ಪ ಅಂತ ಕೇಳಿ,

ಅದಾದ್ಮೇಲೆ, ಊಟಕ್ ಕೂತ್ಕೊಂತಿವಿ ನಾವು ಎಲ್ಲಾ ಬಾಳೆ ಎಲೆಯಲ್ಲಿ ಕುತ್ಕೊಂಡು ಊಟ ಮಾಡಿ,

ಹೊಟ್ಟೆ ತುಂಬಾ ತಿಂದು ಅಮ್ಮ ಕೆಲಸ ಮುಗುಸ್ಕೊಂತರೆ cleaning ಮಾಡೋದೆಲ್ಲ, ಹೌದು.ಈ ಹಬ್ಬದಲ್ಲಿ ಇದೇ ಸ್ವಲ್ಪ ಕೆಲ್ಸ. ಆದ್ರೆ ಏನ್ ಖುಷಿ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಅದೊಂದು ಸಂಭ್ರಮ.

ನಾವೂನು ಹೀಗೆ ಮಾಡ್ತೀವಿ ಎರಡು ತರ ಕೋಸಂಬ್ರಿ ಮಾಡಿ ಪಲ್ಯ ಉಸ್ಲಿ,

ಎಲ್ಲಾ varieties ಅನ್ನು ಮಾಡಿ ಬಡ್ಸಿ ಏಳ್ರಿಗೂ ನಾವು ಊಟ ಮಾಡೋದು ಅಂದ್ರೆ ಒಂದು ಖುಷಿ ಇರುತ್ತೆ.

ಆಗ ನಮ್ಗೆ ಮನೆಯಲ್ಲಿ ಹೆಂಗಸ್ರಿಗೆ ಎಷ್ಟೇ ಕೆಲ್ಸ ಇದ್ರೂನು ನಮ್ಗೆ ಅದು ಕಷ್ಟ ಅನ್ಸೋದೇ ಇಲ್ಲಾ.

ಯಜಮಾನ್ರು ಮಕ್ಳು ಎಲ್ರು ಕೂರೋದ್ರಿಂದ ಸೇರೊದ್ರಿಂದ,

ಇದೊಂದು ತುಂಬಾ ಸಂಭ್ರಮದ ಹಬ್ಬ ಇದು.

ಮತ್ತೆ? ಮತ್ತೆ ಊಟ ಎಲ್ಲ ಮಾಡಿ ಮುಗ್ಸಿ ಎಲ್ಲಾ cleaning ಎಲ್ಲ ಮಾಡಿ ನಾನು ತಂದೆ ಕೂತ್ಕೊಂಡು ಒಂದ್ ಸ್ವಲ್ಪೊತ್ತು ಕಾಲ ಕಲ್ದು ಹಬ್ಬದ್ ದಿವ್ಸ. ಆಮೇಲೆ ತಾಯಿಗೇನೇನು ಬೇಕು help ಮಾಡಿ clean ಮಾಡೋದಕ್ಕೆ ಎಲ್ಲ ಸಹಾಯ ಮುಗ್ಸ್ಕೊಂಡು ಎಲ್ಲಾ ಸಾಯಂಕಾಲ ಕುತ್ಕೊಂಡು ಅಷ್ಟ್ರಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಸಾಯಂಕಾಲ ಬಂದಿರುತ್ತೆ.

ಹೇಗೆ ನಿಮ್ ಮನೆಯಲ್ಲಿ ನೀವು ಕರೀತೀರೋ ಬೇರೆಯವರ್ನ ಕುಂಕುಮಕ್ಕೆ, ಆಮೇಲೆ ಬೇರೆಯವ್ರ ಕುಂಕುಮಕ್ಕೆ ಕರ್ದಾಗ ಹೇಗ್ ಹೋಗ್ತೀರೋ, ನಮ್ ತಾಯಿ ಕೂಡ ಹಾಗೆ ಕುಂಕುಮಕ್ ಕರ್ದ್ ಬುಟ್ಟು ಬೇರೆಯವ್ರ ಮನೆಗ್ ಹೋಗಿ ಕುಂಕುಮ ತಗೊಂಡು ಬರ್ತಾರೆ. okay. ಹೌದ ?ಆಮೇಲೆ? ನಾವು ಇದೆಲ್ಲ ಆದ್ಮೇಲೆ ಪೂಜೆ ಎಲ್ಲಾ ಮುಗಿದ್ಮೇಲೆ ಇನ್ನು ಮುಖ್ಯವಾದ ಕೆಲ್ಸ ಗಣೇಶ ವಿಸರ್ಜನೆ.

ಹೌದು. ಅದೇ ಕೊನೆಯ ಹಬ್ಬಾ.

ಹಾಗಾಗಿ, ಇನ್ನ್ ಈವಾಗ ಎಲ್ಲಾ ಕಡೆನೂ ಎಲ್ಲಾ area ದಲ್ಲೂ BBMP ಯವ್ರ facility ಇರೋದ್ರಿಂದ,

ತುಂಬಾ ಚನ್ನಾಗಿದೆ ಅಲ್ವಾ ಆ facility ಅವ್ರು ಮಾಡಿರೋದು? ಹೌದು ಎಲ್ಲೊ ಕೆರೆ ಹುಡ್ಕೊಂಡು ಹೋಗಿ ಮಾಡೋದಕ್ಕಿಂತ ಈ ತರ BBMP ಯವ್ರು ನಮ್ಗೆ ಅನುಕೂಲ ಮಾಡ್ ಕೊಟ್ಟಿರೋದು ತುಂಬಾನೆ ಸಹಾಯವಾಗಿದೆ ನಮ್ಗೆ. ಅದು ಅವ್ರು ಒಳ್ಳೆ ನೀರು ತಂದು ಅದಕೆ ಅಂತಾನೆ ಅಲ್ಲಿ pond create ಮಾಡಿ ಎಲ್ಲಾ ಮಾಡಿರ್ತಾರೆ. ನಾವು ಗಣೇಶ ವಿಸರ್ಜನೆ ಮಾಡೋದಕ್ಕೆ ರಾತ್ರಿ ಒಂಬತ್ತು ಗಂಟೆ ಸಮಯ ಹೆಚ್ಚು ಕಡಿಮೆ,

ಎಲ್ಲಾ ಪೂಜೆ ಮಾಡಿ ಗಣೇಶನ್ ಗೆ ಬೀಳ್ಕೊಡೋದಕ್ಕೆ,

ಏನೇನ್ ತಯಾರಿ ಬೇಕು ಎಲ್ಲಾ ಮಾಡ್ಕೊಂಡಿರ್ತೀವಿ.

ಅದಾದ್ಮೇಲೆ ಎಲ್ಲ ಪೂಜೆ ಮಾಡಿ ಗಣೇಶನ್ನ,

ಹೌದು. ಅಲ್ಲಿ ಕೆಲಸದವ್ರಿಗೆ ನಾವಲ್ಲಿ ಪೂಜೆ ಮಾಡಿ ಕೆಲಸ್ದವ್ರಿಗಲ್ಲಿ ಗಣೇಶ ಕೊಟ್ರೆ ಮೂರ್ಸರ್ತಿ ಮುಳುಗ್ಸಿ ಎತ್ತಿ, ನಮಗ್ ತೋರ್ಸಿ ಕೊನೆಗೆ ಕೈ ಮೂಕೊಂಡು, ಬೇಡ್ಕೊಂಡು, ವಿಸರ್ಜನೆ ಮಾಡ್ಬುಟ್ಟು ನಾವು ಎಲ್ಲಾ ಮನೆಗ್ ಬರ್ತೀವಿ.

ಅಲ್ಲದೆ ಈ ಗಣೇಶ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ road ಅಲ್ಲಿ ಗಣೇಶ ಕೊರ್ಸದು.

ಹೌದು.ಮತ್ತೆ ಈ ಗಣೇಶ ಹಬ್ಬದಲ್ಲಿ ಇನ್ನೊಂದು ಏನು ವಿಶೇಷ ಅಂದ್ರೆ ನಾವು ಚಂದ್ರನ್ನ ನೋಡ್ಬಾರ್ದು.